ಅದನ್ ಕ್ಲೀನ್ಆಗ್ ಇಟ್ಟಿರ್ಬೇಕು ಇಲ್ಲಾಂದ್ರೆ ಹಾವು ಕಪ್ಪೆಗ-- ಗಿಡ ಎಲ್ಲ ಬೆಳಿಯತ್ತೆ ಹಾವು ಕಪ್ಪೆ ಎಲ್ಲ ಬಂದ್ ಸೇರ್ಕೊಂತಾವೆ.--

ರಾಮ್ನವಮಿ ಟೈಮ್ಅಲ್ ದೇವಸ್ಥಾನದಿಂದ ತೇರೆಲ್ಲ ತಗೋಬರ್ತಾರೆ ದೆವ್ರ್ನಾ ಕೂರ್ಸ್ಕೊಂಡು ಪಲ್ಲಕ್ಕಿಲಿ.

ನಮ್ ಕಾಲೇಜಲ್ಲೂ ಒಂದ್ ಲೈಬ್ರರಿ ಇದೆ ಫುಲ್ ದೊಡ್ಡ ಇದೆ ತುಂಬಾ ಚೆನ್ನಾಗಿದೆ ಈಡಿ ತೀರ್ಥಳ್ಳಿಗೆ ಸೆಕೆಂಡ್ ಇದೆ ದೊಡ್ದು ಲೈಬ್ರರಿ ನಾವ್ ಮಧ್ಯಾಹ್ನ ಟೈಮಲ್ ಫ್ರೀ ಟೈಮಲ್ಎಲ್ಲ ಹೋಗ್ತಾ ಇರ್ತೀವಿಕಾಲೇಜಿಗ್-- ಬುಕ್ ಓದಕ್ಕೆ--

ನಾವ್ ಹಂಗೆ ಅಹ್ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ಎಲ್ಲಾ ಕೊಡ್ತಾ ಇರ್ತೀವಿ ಕಾಫಿ ಮಗ್ ಗಳು ಈಗೊಳ್ಳೆ ಪ್ರಿಂಟ್ಗಳ್ದೆಲ್ಲಾ ಬಂದಿದವೇ ಕಾಫಿ ಮಗ್ ಗಳು ತುಂಬಾ ಚೆನ್ನಾಗಿದೆ ಅಟ್ರಕ್ಟಿವಾಗ್ ಕಾಣ್ತಾ ಇರತ್ತೆ.

ನಮ್ಮಪ್ಪಂಗ್ ಹೂ ಬೆಳೆಯದಂದ್ರೆ ತುಂಬ ಇಷ್ಟ ಚಂಡೂವೆಲ್ಲ ನಮ್ಮನೆ ಸುತ್ತ ಎಲ್ಲ ಬೆಳ್ದಿದಿವಿ ಈ ಸಲ ದೀಪಾವಳಿ ಹಬ್ಬಕ್ಕೆ ಅದನ್ನೇ ಯೂಸ್ ಮಾಡ್ಕೊಂಡ್ವಿ ಹ್ಮ್ಮ್ ಗೋಪೂಜೆಗೂ ಅಷ್ಟೇ ಅದನ್ನೇ ಯೂಸ್ ಮಾಡ್ಕೊಂಡ್ವಿ ತುಂಬಾ ಹೂ ಸೇಲು ಮಾಡ್ತಾರ್ ನಮ್ಮಪ್ಪ ಒಳ್ಳೊಳ್ಳೆ ಹೂ ಚೆನ್ನಾಗಿರೋ ಹೂವೆಲ್ಲ ಬೆಳಿತಿರ್ತಾರೆ .

ನಮ್ ಬಾವನ್ ಮಗನು ಸ್ವಿಮ್ಮಿಂಗ್ ಕ್ಲಾಸಿಗ್ ಸೇರ್ಸಿದ್ರು ಅವನೊಂದ್ ವಾರನು ಕರೆಕ್ಟಾಗ್ ಹೋಗಿಲ್ಲ ಹಂಗೆ ಅಹ್ ಅರ್ಧಕ್ಕೆ ಬಿಟ್ಬಿಟ್ಟ ನಾವ್ ಸ್ವಿಮ್ಮಿಂಗ್ ಪೂಲೆಲ್ಲ ಈಜ್ ಕಲ್ತಿಲ್ಲನಾಮಿಲ್ಲೆ ಹೊಳಲೆಲ್ಲ ಈಜ್ ಕಲ್ತಿದೀವಿ ನಮಿಗ್ ಸ್ವಿಮ್ಮಿಂಗ್ ಪೂಲೀಗ್ ಹೋಗೆ ಗೊತ್ತಿಲ್ಲ.